ಸಿಟಿ ಸೆಂಟರ್ ಸಲೂನ್ನನ್ನು ಇಲ್ಲಿ ನಾವು ಕಾಣಬಹುದು. ಗೋಪಾಲ್ ಗಂಗ್ ಎಂದು ಇದರ ಹೆಸರು. ಸಲೂನ್ಗೆ ಹೋಗಲು ಹೊರಗೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಹಾಗು ಒಳಗೆ ಸಲೂನ್ ಅಲ್ಲಿ ಕೆಲಸ ಮಾಡುತ್ತಿದ್ದಾರೆ.

ನೈಟ್ ಯಾವುದೋ ಸಂಭ್ರಮದಲ್ಲಿ ತುಂಬಾ ಅಲಂಕಾರ ಲೈಟ್ಗಳನ್ನು ಹಾಕಿದ್ದಾರೆ. ಹಾಗೂ ಒಂದು ಕ್ಯಾಮೆರಾ ವನ್ನು ಮುಂದೆ ಇಟ್ಟು ಸುಮಾರು ಜನರ ನೋಡಲು ಕಾತುರದಿಂದ ಕಾಯುತ್ತಿದ್ದಾರೆ.

ಎಲ್ಲಾ ಮಕ್ಕಳು ರಂಗೋಲೆ ಹಾಕುತ್ತಿದ್ದಾರೆ ಹಾಗೂ ರಂಗೋಲಿಯನ್ನು ಕೆಲವರು ನೋಡುತ್ತಿದ್ದಾರೆ ಕೆಲವರು ಸಹಾಯ ಮಾಡುತ್ತಿದ್ದಾರೆ ಹಾಗೂ ಇನ್ನೂ ಕೆಲವರು ಹಾಳು ಮಾಡುವವರು ಕೂಡ ಇರುತ್ತಾರೆ.